ನಾನು ಪಂಚಾಯ್ತಿಗೆ ಲೆಟರ್ ಕೊಟ್ಟು ಸಾಕಾಯ್ತು ಒಂದ್ ಪಾರ್ಕ್ ಮಾಡಿ ಅಂತ--

ಎಲ್ಲ ಸಿಗುತ್ತಾ ಈಗ್ ಏನು ಎಲ್ಲ ಮರಗಳೆಲ್ಲ ತರದ್ ಆಗ್ತಾರಾ.

ಆ ಲಿಫ್ಟ್ ಅಂತ ಲಿಫ್ಟ್ ಲ ಎಲ್ಲ ಹೋಯ್ತರ.

ಆ ಆ ಇಂತ ಹಸರು ಇತರ ಜರಿ ಹರಿಯೋದು ನೋಡಾಕ ತುಂಬಾ ಚನ್ನಗಿರುತ್ತ.